ಎಲ್ಲಾ ರೀತಿ ಈ ಒಂದ್ ಮಾರ್ಟ್ ಅಲ್ಲಿ ಸಿಗತ್ತೆ ಈ ಶ್ರೀ ಮಾರ್ಟಿಗ್ ಬಂದ್ ವಿಸಿಟ್ ಮಾಡಿದ್ರೆ.

ಮೊಸಳೆ ಕಾಣ್ತಿದೆ ಮತ್ತೆ ಆ ಬಂಡೆ ಒಳಗೆ ಓಗ್ತಿದೆ ಮೊಸಳೆ ನೀರ್ ಕುಡಿಯೊಕೋಸ್ಕರ. ಮೊಸುಳೆ ಅಂದ್ರೆ ತುಂಬಾ ಡೇಂಜರ್ ಅದುಕ್ಕೆಈ ಮನುಶ್ರು ಯಾರಾದ್ರೂ ಸಿಕ್ಕಿದ್ರೆ ಅದ್ ಪಟ್ ಅಂತ ತಿಂದ್ಬಿಡತ್ತೆ.

ಅದ್ರಿಂದ ತಪ್ಪುಸ್ಕೊಳ್ಳೋಕೆ ಯಾವದೇ ರೀತಿ ಚಾನ್ಸೆ ಇರೋಲ್ಲ ಯಾರಿಗುನು ಈ ಮೊಸುಳೆ ಇಂದ ಸ್ವಲ್ಪ ದೂರಾನೇ ಈರೋದ್ ಬೆಸ್ಟ್ --.

ಹಾಗು ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಪ್ರತಿಯೊಂದು ಕಡೆಯಿಂದಾನೂ ಬರತಾರೆ ಇದನ್ನು ಬಳಕೆ ಮಾಡೋಕೆ. ಇದೊಂದೇ ದೊಡ್ಡದಾದ ಮಾಲ್ ತರ ಇರುತ್ತೆ. ಗೋಡೌನ್ಬಟ್ ಇಲ್ಲಿ ತುಂಬಾ ಐಟಂ ಗಳು ಸಿಗುತ್ತದೆ.

ಇಲ್ಲಿ ಒಂದು ಲೇಕ್ ಕಣ್ತಿದೆ ಈ ಲೇಕ್ ಅಲ್ಲಿ ಈ ಹಲವಾರು ಮೂರೂ ತರಹದ ಬಾತುಕೋಳಿಗಳಿದವೆ ಮತ್ತೆ ಈ ಬಾತುಕೋಳಿಗೆ ತುಂಬಾ ಇಷ್ಟವಾ--

ಏರ್ಪೋರ್ಟಲ್ಲಿ ಪಾಸ್ಪೋರ್ಟ್ ನ ಚೆಕ್ಪ್ ಚೆಕ್ಕಿಂಗ್ ಅಂತಾನೆ ಇರತಾರೆ ಮತ್ತೆ ಇಲ್ಲಿ ತುಂಬಾ ಜನ ಕಾಯಿತಾ ಇದಾರೆ ಕೂಡ ವೇಟಇಂಗಲಿ ಇದಾರೆ.

ಪೋಸ್ಟ್ ಆಫೀಸ್ ಇರೋದ್ರಿಂದ ಈ ಪೋಸ್ಟ್ ಆಫೀಸ್ಇಂದ ತುಂಬಾ ಹೆಲ್ಪ್ ಆಗತ್ತೆ ಜನಕ್ಕೆಲ್ಲನು ತುಂಬಾ ಮನೆ ಹತ್ರಕ್ಕೆ ಯಲ್ಲ ತಂದ್ಕೊಡ್ತಾರೆ ಪೋಸ್ಟ್ ಆಫೀಸ್ಇಂದ ನಾವು --

ಎಷ್ಟು ಉಹ್ ಚನ್ನಾಗಿ ಮಕ್ಳು ಖುಷಿ ಪಡ್ತಾವೆತಂದ್ರೆ ತುಂಬಾ ಇಷ್ಟ ಪಡ್ತಾವೆ ಇತರ ಡಿಸೈನೆ ವೆರೈಟಿಆಗಿ ಕೇಕ್ ಮಾ --

ಇದು ಒಂದು ಅಮ್ಮ ದೇವತೆ ಶಕ್ತಿ ತಾಯಿ ಈ ತಾಯಿ ಇಲ್ದೆ ಹೋದ್ರೆ ದೇವ್ರ್ ಸನ್ನಿದಿಗೆ ಜನಗಳು ತುಂಬಾ ಎಷ್ಟು ಬರ್ತಾರೆ ಅಂದ್ರೆ ಎಲ್ಲಿಲ್ಲಿಂದ ಬರ್ತರೆ ಅಂದ್ರೆ ಹೇಳಲೆ ಆಗುವುದಿಲ್ಲಅಂತ ತಾಯಿ ಶಕ್ತಿ ಕೋಡ್ತಾಳೆ ತಾಯಿ ಇಲ್ದೆ--

ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡ್ಕೊಂಡು ತುಂಬಾ ಜನ ಸ್ಟೇ ಕೂಡ ಮಾಡ್ತಾರೆ ಇತರ ಇದ್ರೆ.

ಎಲ್ಲಾ ಒಂದೊಂದ್ ಒಂದ್ ಬುಟ್ಟೀಲಿ ಕ್ಲೀನ್ ಆಗಿ ಸ್ಟೋರ್ ಮಾಡಿ ಈ ಮಾರ್ಕೆಟ್ ಅಲ್ಲಿ ಇಟ್ಟಿದಾರೆ ಇದನ್ನೆಲ್ಲಾ ಪರ್ಚೆಸ್ ಮಾಡ್ಕೊಸ್ಕರ ನೀಟಾಗಿ ಕ್ಲಿಇಕ್ಕಿದಾರೆ ತುಂಬಾ ಚನ್ನಾಗಿ ಕಾಣ್ತಿದೆ.

ಬೆಳ್ದಿದೆ ಕೂಡ ನೋಡಕ್ ತುಂಬಾ ಸುಂದರವಾಗ್ ಕಾಣತ್ತೆ ಈ ಫ್ಲವರ್ಸ್ ಇಲ್ಲಿ ಬ ಗಾರ್ಡನ್ ಏರಿಯಾದಲ್ಲಿ --

ಒಂದು ಕೆಲವರಿಗೆ ಭಯ ಇರುತ್ತೆ ಪ್ರಾಣಿಗಳನ್ನು ಕಂಡ್ರೆ ಮತ್ತೆ ಪ್ರಾಣಿಗಳಿಗೆ ಜನರನ್ನು ಕಂಡ್ರೆ ಭಯ ಇರುತ್ತೆ ಅದಕ್ಕೋಸ್ಕರ ಇತರಹ ಕೆಟ್ಟಿರ್ತಾರೆ.

ಮತ್ತೆ ಈ ಒಂದು ಅಹ್ ಬಲೂನ್ಸ್ ನೋಡುದ್ರೆ ಇಂಡಿಪೆಂಡೆನ್ಸ್ ಡೇ ತರ ಬಲೂನ್ಸ್ ಕಲರಲ್ಲಿ ಹಾಕಿದ್ದಾರೆ ಆರೆಂಜ್ ವೈಟ್ ಗ್ರೀನ್ --